ಹಲವಾರು ಕಾರ್ಯಕ್ರಮ ಹಂಬಿ ಕೊಡಿರುವ ತರಾ ಕಾಣ್ತಾ ಇದೆ ಸುಸರ್ಜಿತ ವದ ಅದ್ಭುತವಾದ ಕಲಾಕೃತಿ ಮೆರೆದಿದೆ ಮತ್ತು ಮಂಟಪ ಹಲವಾರುಗಳಿಂದ ಧನ್ಯವಾದಗಳು .

ಅಣ್ಣಾ ಒಂದು ನಾಮಪಲಕವಿದೆ ಸ್ಪೂರ್ತಿ ನಾಮಪಲಕವಿದೆ ಮಾಸ್ಟರ್ ಮೈಂಡ್ ಕೊಚಿಂಗ್ ಸೆಂಟರ್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

ನೀರು ಬಿಡ್ತಾ ಇದ್ದಾರೆ ಇಬ್ಬರು ಕಟ್ಟಡ ಕಾರ್ಮಿಕ್ ಇದ್ದಾರೆ ಮನೆ ಕಟ್ಟಲಿಕ್ಕೆ ಅವರು ಬಂದು ಸಹಾಯ ಮಾಡ್ತಾ ಇದ್ದಾರೆ । ಮನೆ ಕಟ್ಟುವ ಜನರಾಗಿದ್ದಾರೆ ಧನ್ಯವಾದಗಳು ।

ಇದು ಬೇರೆ ಭಾಷೆಯ ಫೈಲ್ ಹಾಗಿದೆ ನೋಡಿ.

ಈ ಚಿತ್ರದಲ್ಲಿ ನಾವು ಒಂದು ಆಟೋ ನೋಡಬಹುದಾಗಿದೆ ಇದು ಮೈಸೂರು ರೆಸ್ ಕ್ಲಬ್ ಲಿಮಿಟೆಡ್ ಹತ್ರ ನಿಂತಿರುವ ಒಂದು --

ನಮಸ್ಕಾರ ಹಸಿರು ಬಣ್ಣದ ಕಟ್ಟಡವಾಗಿದೆ ಕಟ್ಟಡ ಶಾಲೆ ತರಾ ಕಾಣ್ತಿದೆ ಕಟ್ಟಡ ಕಿಡ್ಕಿಗಲಿದೆ. ಕಿಟಕಿಗಳಲ್ಲಿ ಕೆಲವೊಂದು--

ಈ ಚಿತ್ರದಲ್ಲಿ ನಾವು ಕರಿಯ ಬಣ್ಣದ ಗಾಲಿಗಳನ್ನು ನಾವು ನೋಡಬಹುದಾಗಿದೆ ಇದು ಟ್ರಾಕ್ಟಾರ್ ನ ಗಾಲಿಗಳಾಗಿದಾವೆ.